ನೋಡಿ ಫ್ರೆಂಡ್ಸ್‌ ಇದು ಕೆ_ಆರ್‌_ಟಿ_ಸಿ ಬಸ್‌ ಸಖತ್ತಾಗಿದೆ. ಒಂದು ಮನೆ ಇದೆ ಅದರ ಪಕ್ಕದಲ್ಲೆ. ಒಂದು ಬೋರ್‌ ಇದೆ ಒಂದು ಟ್ಯಾಂಕಿ ಇದೆ. ಈ ಕಡೆ ಒಂದು ಬೋಲ್ಡ್ ಇದೆ.

ವಾವ್‌ ಅಬ್ಬಬ್ಬಾ ಏನು ಗುರು ಇದು ಸಕ್ಕತ್‌ ಆಗಿದೆ ಯಾವ ಊರು ಅಂತಾ ಗೊತ್ತಿಲ್ಲ. ನನಗೆ ಅನಿಸೊ ಮಟ್ಟಿಗೆ ಚಿತ್ರದುರ್ಗ ಇರ್ಬೋದು ಇಲ್ಲಿ ಒಬ್ಬ್ರು--

ನೋಡಿ ಫ್ರೆಂಡ್ಸ್‌ ಅದೇ ಜಿಮ್‌ ಇದು. ನೋಡಿ ಯಾವ ತರ ಇದೆ ಎಷ್ಟು ಕೆ.ಜಿ. ಬೇಕಾದರೂ ಎತ್ತ್ ಬೋದು.